ಎನ್ ಫುನ್ಕ್ಷನ್ ಇತೋ ದೇವ್ರದ್ ಏನಾದ್ರು ಜಾತ್ರೆ ಇತ್ತ ಅನ್ನೋದು.

ಇದು ನೋಡ್ರಿ ಇದು ಈ ಪಿಕ್ಚರ್ ನೋಡಿದ್ರೆ ಗೊತ್ತಾಗೋದು ಯಾವುದೊ ಹಾಸ್ಪಿಟಲ್ ಏನ ಆಫೀಸ್ ಏನ ಇದ್ದಂಗ ಐತ್ರಿ ಇದು.

ಅವರು ಏನೋ ಎಲ್ಲಾ ನಿಂತಕೊಂಡು ಆಂಕರಿಂಗ್ ಮಾಡಕ್ಕತರ. ಇವಳು ಭರತನಾಟ್ಯ ಏನೋ ಮಾಡಕ್ಕತಳ ಏನೋ ಅನ್ನಸ್ತದಿ ಆ ಕಾಸ್ಟ್ಯೂಮ್ ಎಲ್ಲಾ ಹಾಕೊಂಡ್ ನಿತ್ಕೊಂಡಿದಳೇ ಇಕಿ ಭರತನಾಟ್ಯ ಏನ್ ಮಾಡದಕ್ಕ ಇವರೆಲ್ಲಾ ಕೂತಕೊಂಡಿದರಿ.

ನೋಡ್ರಿ ಇದು ಏನ್ ಇವರು ಏನೋ ವೀಕ್ಷಣೆ ಮಾಡಕ್ಕತತಲ್ಲಾ ಇಲ್ಲಿ ಮರಳು ಏನೋ ಹಾಕಿದರ.

ಯಾವದೋ ಹಳೆ ಕಾಲದ ಇದೆ ಬ್ಲಾಕ್ ಆಂಡ್ ವೈಟ್ ಯಾರೋ ಇವನ್ನ.

ಏನ ಒಬ್ಬೊಬ್ರಿಗ್ ಒಂದ್ ಒಂದ್ ಇದ್ರಲ್ಲಿ ಮಾಡ ರೀತಿ ಏನೋ ಹಾಕಿದರಿ ನೋಡಾಕ ಆಫೀಸ್ ಫ್ಯಾನ್ ಗೀನ್ ಎಲ್ಲ ಭಾರಿ ಹಾಕಿದಾರ್--

ನೋಡಕ್ಕ ಬಹಳ ಚಲೋ ಐತಿ ಬಿಲ್ಡಿಂಗ್ .

. ಒಂದ ಆರೋಗ್ಯಕರವಾಗಿರ ಬೇಕುಂದ್ರೆ ಇತರ ಪ್ಲೇಸ್ ಇರಬೇಕು ನೋಡ್ರಿ ಬಾರಿ ಮಸ್ತ ಐತಿ ನೋಡ್ರಿ ನೋಡಕ್ಕ ಇತರ ಪ್ಲೇಸ್ .

ಇದು ನೋಡ್ರಿ ಇದು ಯಾವದೋ ಸ್ಕೂಲೋ ಏನ್ ಸರ್ಕಲ್ ಆಗಿರಬೇಕಿದು.

ಇದು ಯಾವ ತರ ಇಂಟೆಲಿಜೆನ್ಸ್ ಉಪಯೋಗಸಿ ಕಟ್ಟಿದರ ಅನ್ನುವುದು ತಿಳಿವಲ್ಲದುನೋಡ್ರಿ.

ನೋಡತಾಇದಾರೊ ಇದು ಯಾವ ತರ ಏನೋ ಅನ್ನೋದೆ .]